ಇನ್ನೂ ಒಂದು ಕಡೆ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಪ್ಯಾಂಟ್ ಅಂತ ಬರೆಯಲಾಗಿದೆ.

ಇಲ್ಲಿ ಮೂರು ತರಹದ ಪ್ಲಾಗ್ ಇಟ್ಟಿದ್ದಾರೆ ಒಂದು ಪಿಂಕ್ ಕಲರ್ ಒಂದು--

ಇದು ಥೇಲ್ಸ್ ತರ ಬಂಡೆ ಆಗಿರುವುದರಿಂದ ಇದು ಇವುಗಳನ್ನು ಮನೆಗಳಿಗೆ ಬಳಸಲಾಗುತ್ತದೆ.

ಇಲ್ಲಿ ಒಂದು ಕಾರ್ ನಿಂದ್ರಿಸಲಾಗಿದೆ ಹಾಗೂ ಆಟೋ ಹೋಗುತ್ತಿದೆ.

ರಸ್ತೆ ಬದಿಯಲ್ಲಿ ಹಲವಾರು ಜನರು ನಿಂತಿದ್ದಾರೆ ಹಾಗು--

ಆ ಮುಂದೆ ನಾಲ್ಕೈದು ಎಲ್ಲೋ ಕಲರ್ ಆಟೋ ಗಳು ಹೋಗುತ್ತಿದ್ದಾವೆ ಹಾಗು ಎರಡು ವೈಟ್ ಕಲರ್ ಕಾರ್ ಬರುತ್ತಿದ್ದಾವೆ.

ಇದು ಒಂದು ಎಲೆಕ್ಟ್ರಾನಿಕ್ ವಸ್ತು ಆಗಿದೆ.

ಅದರ ಹಿಂದೆ ಹಲವಾರು ಸಣ್ಣ ಸಣ್ಣ ಗುಡಿಗಳು ಇವೆ.

ಹಾಗೂ ಇವುಗಳನ್ನು ನೋಡಿಕೊಳ್ಳಲು ಒಬ್ಬ ಮಹಿಳೆ ಇದ್ದಾಳೆ.

ಹಿಂದೆಯಿಂದ ಒಂದು ಮಷೀನ್ ಬರ್ತಾ ಇದೆ.

ಇದು ಎಲ್ಲೋ ಕಲರ್ ಬಣ್ಣವನ್ನು ಕೊಡಲಾಗಿದೆ ಹಾಗು ಅದರ ಮೇಲೆ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ.

ಫೋಟೋ ವನ್ನು ಹಾಗು ಆ ಸ್ಥಳವನ್ನು--